ಇಲ್ಲಿ ಭೇಟಿ ಆಕರ ಡಿಸಿ ಅವರನ.

ಗಾಡಿಯು ತುಂಬಾ ಚೆನ್ನಾಗಿರುವುದು. ಸುತ್ತಲು ಈ ಹುಲ್ಲಿನ ಹೊದಿಕೆಯ ಮುಂದೆ ದೊಡ್ಡ ದೊಡ್ಡ ಗುಡ್ಡಗಳಿವೆ. ಗುಡ್ಡಗಳು ನೋಡಲು ತುಂಬಾ ಚೆನ್ನಾಗಿರುವವು.

ಅಮೇಲೆ ಸ್ಕ್ವೇರ್ ಗಳು ಇರುವವು. ವಿವಿಧ ರೀತಿಯ ವಿ ಚಿತ್ರರಣ ಇರುವವು.

ಚಿತ್ರಣದಲ್ಲಿ ಇದು ಇದು ಗಾರ್ಡನ್ ಕಾಣುತ್ತಿರುವುದು ಹಸಿರು ಹುಲ್ಲಿನ ಹೊದಿಕೆ ಇರುವುದು ಆಮೇಲೆ ಶೋ ಗಿಡಗಳು ಇರುವುವು --

ಇದು ಕಲ್ಯಾಣ ಮಂಟಪದ ಮುಂದಿನ ಭಾಗ. ಉಹ್ ಎಂಟ್ರೆನ್ಸ್ ಗೆ ಕೆಂಪು ಹೊದಿಕೆಯನ್ನು ಹೊದಿಸಲಾಗಿದೆ. ಪ್ರಾಂಗಣಕ್ಕೆ ಹುಳು ಇದು ಹೂವಿನಿಂದ ಅಲಂಕರಿಸಲಾಗಿದೆ.

ಹೂ ಹೂವಿನ ಮಾರುಕಟ್ಟೆ ಇಲ್ಲಿ ನಾಲ್ಕು ತರದ ಹೂಗಳಿವೆ ಹೂಗಳು ನೋಡಲು ಚೆನ್ನಾಗಿರವದು.

ಇವುಗಳನ್ನು ಡೈನಿಂಗ್ ಟೇಬಲ್ನಲ್ಲಿ ಇಡಲಾಗಿದೆ. ಇವು --

ಚಿತ್ರಣದಲ್ಲಿ ಬೆಂಡೆಕಾಯಿ ನೋನ್ ಗಾಯಿ ಸೌತೆಕಾಯಿ ಗಜ್ಜರಿ ಆಮೇಲೆ ಮೆಣಸಿನಕಾಯಿ ಈ ವಿವಿಧ ರೀತಿಯ ವೆಜಿಟೆಬಲ್ ಪದಾರ್ಥಗಳು ಇರುವವು.

ಚಿತ್ರಣ ಒಂದು ಪಾರ್ಕಿಂಗ್ ಆಗಿ ಇರುವುದು. ಪಾರ್ಕಿಂಗ್ ನಲ್ಲಿ ವಿವಿಧ ರೀತಿಯ ಕಾರು ಗಳು ಇದೆ. ಇದು ನೆಲ ಮಹಡಿಯಲ್ಲಿರುವುದು.

ಆ ಪಾರ್ಕಿಂಗು ಇದು ಬೆಳಕಿನಿಂದ ಕೂಡಿರುವುದು ಇಲ್ಲಿ ವಿವಿಧ ರೀತಿಯ ಕಾರು ಗಳು --